ಮತ್ತೆ ಮುಂದೆ ಒಂದ್ ಒಂದ್ ಟೇಬಲ್ ತರಾ ಇಕ್ಕಿದ್ದಾರೆ ಚೇರ್ಗಳಿವೆ ಜನಗಳಿದ್ದರೆ ಮದುವೆ ತರ ಇದೆ.

ಚೀಲಗಳು ಇದೆ ಅಲ್ಲಿ ಸ್ಪೇಸ್ ಇದೆ ಮತ್ತೆ ಕತ್ಲೇ ಕತ್ಲೇ ಆಗಿದೆ. ಇಂದೇ ಫುಲ್ಲು ಅಲ್ಲಿ ಮಾತ್ರ ಲೈಟ್ ಇದೆ ಗ್ರೀನ್ ಕಲರ್ ಕೋಟಾ--

ಹಿಂದೆ ಒಬ್ರ ಫೋಟೋ ಇದೆ ಮತ್ತೆ ಗೋಡೆಗೆ ನಕ್ಷತ್ರ ಟೈಪ್ ಮಾಡಿದ್ದಾರೆ ರೆಡ್ ಕಲರ್ ಗೋಡೆ ಅದ್ರ್ ಮಧ್ಯ ಪೊಟ್ಗಳಿದೆ ಎರಡು ಆಕಡೆ ಈಕಡೆ.

ಒಂದು ಪಿರಮಿಡ್ ಟೈಪು ಮನೆ ಇದೆ ಆಹ್ ಗ್ರಹ ವರ್ಚಸ್ಸು ಇದೆ ಅದ್ರ ಮೇಲ್ಗಡೆ ಶಿಲುಬೆ ಇದೆ ಮೇಟ್ಲಿದೆ ಎರಡು ಮ್ಯಾಟ್ ಹಾಕಿದ್ದಾರೆ. ಒಬ್ರ್ ಲೇಡಿ ನಿಂತಿದ್ದಾರೆ ಕಲರ್ ಪಿಂಕ್ ಕಲರ್ ಲೈಟ್ ಬಿಟ್ಟಿದ್ದಾರೆ.

ಪರಿವಾರ್ ಅಂತ ಒಂದ್ ಬೋರ್ಡ್ ಇದೆ ಹೆಲ್ತ್ ಆಂಡ್ ಫ್ಯಾಮಿಲಿ ವೆಲ್ಫೇರ್ ಪಾಟ್ನಾ ಅಂತಾ ಇದೆ ಅದ್ರ್ ಮುಂದೆ ಜನ ಇದ್ದಾರೆ. ಮತ್ತೆ ಡೋರ್ ಇದೆ ಗ್ಲಾಸ್ ಇದೆ ಬೋರ್ಡುಗಳು ಇದೆ.

ಇಲ್ಲೊಂದ್ ಬಸ್ಸಿದೆ ಬಸ್ ಡೋರ್ ಓಪನ್ ಆಗಿದೆ ಬಸ್ ತುಂಬಾ ಹಳೆಯದಿದ್ದಂಗ್ ಇದೆ ಮತ್ತೆ ಜನ ಓಡಾಡ್ತಿದ್ದಾರೆ ಬಸ್ಸಲ್ ಕಿಡಕಿ ಇದೆ ಗ್ಲಾಸುಗಳಿದೆ ಹಿಂದಿಂದ ಏನೋ ಬರ್ದಿದೆ.

ಇಲ್ಲಿ ಒಂದು ಕಲ್ಲ್ ಇದೆ ಬಂಡೆ ಇದೆ ಬಂಡೆ ಪಕ್ಕ ಒಂದು ಮರ ಇದೆ ಬಂಡೆ ಸಂದಿಯಲ್ಲಿ ಕೂಡಾ ಚಿಕ್ಕ್ ಚಿಕ್ಕ್ ಸಸಿ ಇದೆ.

ಒಬ್ಬ ವ್ಯಕ್ತಿ ಇದ್ದಾನೆ ಟೀಶರ್ಟ್ ಆಂಡ್ ಪ್ಯಾಂಟ್ ಇದೆ ಮತ್ತೆ ಒಂದು ಬೊಟ್ಟ್ಲ್ ಇದೆ.